ಇಲ್ಲಿ ಒಂದು ದೊಡ್ಡದು ಮೈದಾನದ ತರ ಇದೆ ಇಲ್ಲಿ ಎಲ್ಲ ತುಂಬಾ ಚಿಕ್ಕದು ಮರಗಳು ಇದೆ.

ಇಲ್ಲಿ ಎಲ್ಲ ದೊಡ್ಡದು ಮರಗಳು ಎಲ್ಲ ತುಂಬಾ ಕಾಣ್ಸ್ತಾ ಇದೆ ಇಲ್ಲಿ ಒಂದು ಕೋಂಪೌಂಡ್ ತರ ನೂ ಇದೆ ಇಲ್ಲಿ ಎಲ್ಲ ತುಂಬಾ ಮರ ಗಿಡ ಇದೆ.

ದೊಡ್ಡ ದೊಡ್ಡದು ಹಿಂದ್ಗಡೆ ಆಕಾಶ ಕಾಣ್ಸ್ತಾ ಇದೆ.

ಇಲ್ಲಿ ಒಂದು ರಸ್ತೆ ಇದೆ ಇಲ್ಲಿ ರಸ್ತೆಯಲ್ಲಿ ಒಂದು ಇಲ್ಲಿ ಹಾಲಿನ ಡೈರಿ ಇದೆ ಇಲ್ಲಿ.

ಚಿಕ್ಕ್ ದೊಡ್ಡದ್ ಎಲ್ಲ ಮರ ಐತೆ ಇಲ್ಲಿ ಒಂದು ವಿದ್ಯುತ್ ಬಲ್ಬ್ ನ ಕಂಬ ಇದೆ.

ಇಲ್ಲಿ ಒಂದು ದೊಡ್ಡದು ಮಹಡಿ ಇದೆ ಇಲ್ಲಿ ಮಹಡಿಯಲ್ಲಿ ಎಲ್ಲ ಅಂಗಡಿ ಗಳು ಇದೆ ಬೇರೆ ಬೇರೆ ತರದು.

ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇದೆ.

ಹುಷಾರ್ ಇಲ್ದಿದ್ದೋರು ಅಲ್ಲೆಲ್ಲರೂ ನಡ್ಕೊಂಡು ಬರ್ತ ಇದ್ರೆ ಸುಸ್ತಾದ್ರೆ ಅಲ್ ಕುತ್ಕೊಂಡ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಅನ್ನೋದುಕ್ಕೋಸ್ಕರ --

ಎಲ್ಲ ಕೂತ್ಕೊಂಡಿದಾರೆ ಇಲ್ಲಿ ಒಬ್ರು ಏನೋ ಹೇಳ್ತಾ ಇದ್ದಾರೆ ಎಲ್ಲ ತುಂಬಾ ಪುಸ್ತಕಗಳು ಎಲ್ಲ ಇದೆ.

ಇಲ್ಲಿ ರಸ್ತೆ ಇದೆ ರಸ್ತೆಯಲ್ಲಿ ಇಲ್ಲಿ ಆಟೋ ಬೈಕ್ ಗಳು ಎಲ್ಲ ಓಡಾಟ್ತಾ ಇದೆ.

ಇಲ್ಲಿ ಒಂದು ಜಗ ಇಲ್ಲಿ ದೊಡ್ಡದು ಬೆಟ್ಟ ಇದೆ ಎಲ್ಲ ಕಲ್ಲು ದೊಡ್ಡ ದೊಡ್ಡ ದ್ ಕಲ್ಲುಗಳು ಎಲ್ಲ ಇದೆ.

ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇದಾರೆ ಇಲ್ಲಿ ಎಲ್ಲ ತುಂಬ ಮರ ಗಿಡಗಳು ಕಾಣ್ಸ್ತಾಇದೆ ಮನೆನು ಕಾಣ್ಸ್ತಾ ಇದೆ ಇಲ್ಲಿ ಎಲ್ಲ ಮೇಲೆ--

ಇಲ್ಲಿ ಒಂದು ಚರ್ಚ್ ಇದೆ ಚರ್ಚ್ ಅಲ್ಲಿ ಮದುವೆ ನಡಿತಾ ಇದೆ ಇಲ್ಲಿ ಹುಡ್ಗ ಹುಡ್ಗಾ ಮತ್ತು ಹುಡ್ಗಿ ನಿಂತಿದೆ.

ಇಲ್ಲಿ ಒಂದು ರೈಲ್ವೇ ನಿಲ್ದಾಣ ಇದೆ ಇಲ್ಲಿ ಎಲ್ಲಾ ಕೂತ್ಕೊಳಕ್ಕೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯಲ್ಲಿ ಒಂದು ಕಾರ್ ನಿಂತಿದೆ ಇಲ್ಲಿ ಮುಂದ್ಗಡೆ ಎಲ್ಲ.

ಇಲ್ಲಿ ಒಂದು ರಸ್ತೆ ಇದೆ ಇಲ್ಲಿ ರಸ್ತೆಯಲ್ಲಿ ಒಂದು ಕಾರ್ ನಿಂತಿದೆ ಇಲ್ಲಿ ಮುಂದ್ಗಡೆ ಎಲ್ಲ--

ಶಿಕ್ಷಕರು ಹಿಂದ್ಗಡೆ ನಿಂತಿದ್ದಾರೆ ಇಲ್ಲಿ ಎಲ್ಲ ಸ್ಟೇಜ್ ಮೇಲೆ ಇದ್ದಾರೆ ಇಲ್ಲಿ ಅಕ್ಕ ಪಕ್ಕ ದಲ್ಲಿ ಟೀಚರ್ ಶಿಕ್ಷಕರು ನಿಂತಿದ್ದಾರೆ.

ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ರಾತ್ ಕತ್ತ್ಲು ಆಗಿದೆ ಇಲ್ಲಿ ಎಲ್ಲ ವಿದ್ಯುತ್ ಬಲ್ಬ್ ನ ಕಂಬಗಳಲ್ಲಿ ವಿದ್ಯುತ್ ಇದೆ.

ಇಲ್ಲಿ ಜನರು ಇದ್ದಾರೆ ಪೆಟ್ರೋಲ್ ಬಂಕ್ ಒಬ್ಬ ಇಲ್ಲಿ ಬೈಕ್ ನಿಲ್ಸ್ಕೊಂಡಿದ್ದಾರೆ ಇಲ್ಲಿ ಒಂದು ಟ್ಯಾಕ್ಟರ್ ನಿಂತಿದೆ.

ಆ ಡ್ರೆಸ್ಸ್ ಹಾಕೊಂಡು ರೆಡಿ ಯಾಗಿದ್ದಾರೆ ಇಲ್ಲಿ ಎಲ್ಲ ದೂರದಲ್ಲಿರುವ ಜನರು ಇದ್ದಾರೆ.

ದೂರದಲ್ಲಿ ಎಲ್ಲ ಮರ ಇದೆ ಇಲ್ಲಿ ದೂರದಲ್ಲಿ ಮನೆಯೆಲ್ಲ ಕಾಣಿಸ್ತಾ ಇದೆ ಆಕಾಶದಲ್ಲಿ ಸೂರ್ಯ ಮುಳುಗ್ತಾ ಇದೆ.

ಇಲ್ಲಿ ಒಂದು ರಸ್ತೆ ಇದೆ ಕೆಳಗಡೆ ದೊಡ್ದದು ನದಿ ಇದೆ ಅದ್ರ ಮೇಲೆ ಸೇತುವೆ ಇದೆ.

ಕಸ ಕೊಳೆ ಎಲ್ಲ ಇದೆ ಇಲ್ಲಿ ದೂರದಲ್ಲಿ ಎಲ್ಲ ಬೆಟ್ಟ ತರ ಕಾಣಿಸ್ತಾ ಇದೆ ಇಲ್ಲಿ ಒಂದು ವಿದ್ಯುತ್ ಬಲ್ಪ್ ನ ದೊಡ್ಡದು ಕಂಬ ಇದೆ-

ಇಲ್ಲಿ ಫ್ಯಾನ್ ಇದೆ ಇಲ್ಲೆಲ್ಲಾ ವಿದ್ಯುತ್ ಬಲ್ಪ್ ಗಳು ಇದೆ-

ಈರುಳ್ಳಿ ಮೆಣಸಿನಕೆಯಿ ಎಲ್ಲ ಇದೆ ಇಲ್ಲಿ ಒಂದು ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ ತೂಕ ಮಾಡ್ತಾರಲ್ಲ ಅದೂನೂ ಇದೆ ಇಲ್ಲಿ ಒಬ್ಬರು ನಿಂತಿದ್ದಾರೆ-

ಸಣ್ಣ ಮನೆ ಕಾಣಿಸ್ತಾ ಇದೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಮರ ಗಿಡಗಳು ಇದೆ ಇಲ್ಲಿ ಮುಂದೆ ಒಂದು ದೊಡ್ಡದು ಬೆಟ್ಟ ಇದೆ-

ಇಲ್ಲಿ ಒಂದು ಶಾಲೆ ಇದೆ ಅಲ್ಲಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೆಳಗಡೆ ಕೂತಿದ್ದಾರೆ --

ಇಲ್ಲಿ ಒಂದು ಶಾಲೆ ಇದೆ ಇಲ್ಲಿ ಶಾಲೆ ಯಲ್ಲಿ ಎಲ್ಲ ಮಕ್ಕಳು ಕೆಳಗಡೆ ಕೂತಿದ್ದಾರೆ.

ಇಲ್ಲಿ ಮುಂದ್ಗಡೆ ಎಲ್ಲ ಬೆಟ್ಟಗಳು ಕಾಣಿಸ್ತಾ ಇದೆ --

ಒಳಗಡೆ ಬಸ್ ಗಳು ನಿಂತಿದೆ ಕಾಲೇಜು ಇದು ಎಲ್ಲ ಒಳಗಡೆ ಬೈಕ್ ಗಳೆಲ್ಲ ನಿಂದಿದೆ-

ಇಲ್ಲಿ ಎಲ್ಲ ಮರ ಗಿಡಗಳು ಎಲ್ಲ ಕಾಣಿಸ್ತಾ ಇದೆ ಅಕ್ಕ ಪಕ್ಕದಲ್ಲಿ ಮಹಡಿ ಇದೆ-

ಇಲ್ಲಿ ಒಂದು ಎಸ್ ಬಿ ಐ ಕಚೇರಿ ಇದೆ ಇಲ್ಲಿ ಅದು ಲಾಕ್ ಆಗಿದೆ ಈಗ ಇಲ್ಲಿ--

ಇಲ್ಲಿ ಒಂದು ಜಾಗದಲ್ಲಿ ಎಲ್ಲಾ ತುಂಬಾ ಮಕ್ಕಳು ಇದ್ದಾರೆ --

ಇಲ್ಲಿ ಒಬ್ಬರು ಬರುತ್ತಾ ಇದ್ದಾರೆ ಮಹಡಿಗಳೆಲ್ಲ ಕಿಟಕಿಗಳು ಎಲ್ಲ ಕಾಣಿಸ್ತಾ ಇದೆ-